ಇದು ಒಂದು ಸರ್ಕಾರಿ ಹಾಸ್ಪಿಟಲ್ ಆಗಿದ್ದು. ಇಲ್ಲಿ ಔಷಧೀಯ ಕೌಂಟರ್ ಆಗೂ ಇಲ್ಲಿ ಬ್ಯಾಂಕ್ ನ ಕೌಂಟರ್ ಸಹ ನೋಡಬಹುದು. ಇಲ್ಲಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಎಂದು ಸಹ ಬರೆಯಲಾಗಿದೆ.

ಇದು ಒಂದು ಕಲ್ಲಿನಿಂದ ನಿರ್ಮಾಣಮಾಡಿರುವ ಕಲ್ಲಿನ ಮಂಟಪದ ರೀತಿ ಕಂಡುಬರುತ್ತಿದ್ದು---

ಯೋಗ ಮಾಡುವುದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಗುಣಗಳನ್ನು ತಂದು ಕೊಡುತ್ತದೆ.

ಹಾಗೂ ಕಲ್ಲಿನಿಂದ ನಿರ್ಮಾಣ ಮಾಡಿರುವ ಗೋಡೆಗಳನ್ನು ಸಹ ನಾವು ಇಲ್ಲಿ ಗಮನಿಸಬಹುದು.

ಇದು ಒಂದು ಸುಂದರವಾದ ಕೋಟೆಯಾಗಿದ್ದು ಪ್ರಾಚೀನಕಾಲದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಕೋಟೆಯು ನೋಡಲು ಹಚ್ಚ ಹಸಿರಿನಿಂದ ಕೂಡಿದೆ ಇಲ್ಲಿ ನಾವು ಹೆಬ್ಬಾಗಿಲುಗಳು ಹಾಗು ಕಿಟಕಿಗಳನ್ನು ಸಹ ಗಮನಿಸಬಹುದು .

ಭತ್ತದ ಗದ್ದೆಯ ಪಕ್ಕ ಸುಂದರವಾದ ಕಲ್ಲಿನಿಂದ ಇರುವ ಬೆಟ್ಟವನ್ನು ನೋಡಬೊಹುದು.